ಗುರುರಾಜ್ ಜನರಲ್ ಸ್ಟೋರ್ ಇದು ರೈಚೂರಗೆ ಅದ --

ಆಆ ಇದ್ರಾಗ ಎಲ್ಲ ಸಾಮಾನು ಸಿಗ್ತಾವ ಹುಡುಗುರಿಗಾಟಾಡಾವೂ ಮತ್ತೆ ಮನೆ ಕ್ಲೀನ್ ಮಾಡೋವು ಮನಿಗ್ ಬೇಕಾದ್ ಸಾಮಾನು ಸಿಗ್ತಾವ ಮತ್ತೆ ಅಡುಗೆ ಮಾಡೋಕ ಬೇಕಾಗಿದ್ ಸಮಾನ್ ಸಿಗ್ತಾವ ಇದು ಬಾಜರಗದ --

ಕ್ರೇನ್ ನಮ ರೈಚೂರಗಂತು ಜಗ್ಗ ಇರ್ತವು ಬಿಡು ಎಲ್ಲಿ ಬೆಕೆಲ್ಲಿ ನಿಂತಿರ್ತಾವ ಇಲ್ಲಿ ಇಲ್ಲಿ ನೋಡಿ ಸಾರ್ ನಂ ರೈಚೂರ್ ಇಲ್ಲೇ ಆಆ ಅಗ್ರಿಕಲ್ಚರ್ ರೋಡಿಗೆ .

ಅಂದ್ರ ಗುಡಿಲಿ ನಮ್ ಕಾಲೋನಿ ಯಾಗ ಒಂದ್ ಹೊಸದು ಓಪನ್ ಆಗಿದೆ ಸ್ವೀಟ್ಸ್ ಅಂಗಡಿ.

ಅವಿ ರೊಕ್ಕ ತಕೋಬೇಕ ಅನ್ಸಿದ್ರೆ ನಮ್ಗ್ ಎನಿ ಎಮರ್ಜೆನ್ಸಿ ಇದ್ರೂ ಎದಕ್ಕನ ಬೇಕಾಗಿದ್ರು ಕೂಡ ಅಲ್ಲೋಗಿ ರೊಕ್ಕ ತಕ್ಕೊಬೊದು.

ಪ್ಲೇಸಗಳು ಇದು ಪ್ಲೇಸ್ ಚಲೋ ಅದ ಜೊತೆಯಲ್ಲಿ ನಾವು ಫೋಟೋ ಹಿಡಿಬೇಕು ಆರಂ ಮಸ್ತ್ ನಾವು ಫ್ರೆಂಡ್ಸ್ ಎದ್ರಿಗೇನೇ --

ಈ ನಮ್ ಫ್ರೆಂಡ್ ಗೆ ಕ್ಯಾಮೆರಾ ರೊಕ್ಕ ಕೊಟ್ಟು --

ಡೆಕೋರೇಷನ್ ಗಿಕೋರೇಷನ್ ಯಲ್ಲಾ ಚೆನ್ನಾಗಿ ಮಾಡ್ತಾರಾ ಮದುವೆಗೆ ಆಗ್ಲಿ ಬರ್ತ್ಡೇ ಗೆ ಆಗ್ಲಿ ಲೈಟಿಂಗ್ಸ್ ಮತ್ತೆ ಮಸ್ತ್ ಮಾಡ್ತಾರಾ.

ಅವ್ರು ಮಾಡಿಕೊಡ್ರಿ ಹಿಂಗ್ ಅಂದ್ರೆ ಯಾರ್ ಹೆಸರ್ನಾಗೆ ಇರ್ತಾವ ಫೋಟೋ ಹೊಡೆದು ಸೈನ್ ಮಾಡ್ಸ್ಕೊಂಡು ಇದ್ ಮಾಡ್ತಾರಾ.

ಯಾವು ಶಾಪ್ ಓಪನ್ ಮಾಡಿರ್ಬೇಕಲ್ಲ ಅವು ಮುಚ್ಚಿಟ್ಟರಾ.

ಆತ ಯಣ್ಣಾ ಇಲ್ಲಿ ನಮ್ಮೊರಗೆ ಇರ್ತಾನ ಆತನ್ ನೋಡೀನಿ ರಾಜಸ್ತಾನ ಅಂದ್ರ ಇಲ್ಲಿ ಬಂದು ಶಿಫ್ಟ್ ಆಗಿ ರೈಚೂರಾಗೆ ಇದನಾತ.

ಕಲ್ಲೂರು ಕಲರಮ್ಮೆ ಅಂಗೇ ಮಾನೀ ಅಂಕತಲೇ ನಿಂದ್ರಸ್ತಾರೆ ಒಮ್ಮೆಲೇ ಸಣ್ಣ ಸಣ್ಣ ಉರಂಗೆ ನಿಂದ್ರಿಸಂಗಿಲ್ಲ --

ನಾವು ಅವಾಗ ಕಾಲೇಜ ಇಗೆ ಹೋಗ್ತಿದ್ವಿ ದಿನ ಏಯ್ ಸುಮ್ನಿರಲ್ಲೋ ಅದಲ್ಲ.

ಇದು ಗುಡ್ಡ ನವೋದಯ ಸೈಡ್ ಇಲ್ಲ ಅಂದ್ರೆ ಗುಡ್ಡ ಯಾವ್ದ್ ಅಂದು ಗೊತ್ತಿಲ್ಲ ಇಲ್ಲಿ ಫೋಟೋ ಗೀಟ ಇಳಿಯೋಕ ಹೋದ್ರೆ ಚಲೋ --

ಇವ್ನ್ ಏನೋ ಊಟ ಮಾಡಕ್ ಹತ್ತರ ಹಿಂಗ ನಾನು ನಾನ್ ಫ್ರೆಂಡ್ಸ್ ಯಾವಾಗ ಊಟ ಮಾಡಿದ್ದೇನೋ. ನಮ್ ಫ್ರೆಂಡ್ ಎಲ್ಲ ಬೆಂಗಳೂರು ವಿ ಧಾರವಾಡ ಗ ಆಕಡ ಈಕಡೆ ಹೋಗ್ಯಾರ. ನಾವು ನೋಡಿದ್ರ ಒಂದ್ ಇಬ್ರು ಮೂವರಾಗಿ ಬಿಟ್ಟಿವಿ. ನಮ್ ಕೈಯ್ಯಾಗ ಏನ್ ಆಗವಲ್ದು.